ಈ ಚಿತ್ರದಲ್ಲಿ ಭಾರತ್ ಪೆಟ್ರೋಲಿಯಂ ಕ್ ಟ್ಯಾಂಕ್ ನ ಗಾಡಿ ಇದೆ.

ಗಾಡಿಗೆ ಪೆಟ್ರೋಲಿಯಂ ಫಿಲ್ ಮಾಡಿ ಅದನ್ನು ಬೇರೆ ಕಡೆಗೆ ಸಾಗಿಸ್ತಾರೆ.

ಗೈಡ್ ಬುಕ್ ಹಾಗು ಬೇರೆ ಬೇರೆ ಸಬ್ಜೆಕ್ಗ್ಟ್ಸ್ ನ ಪುಸ್ತಕಗಳು ಇಲ್ಲಿ ಸಿಗುತ್ತವೆ .

ಇದು ದೇವರ ರಾಧಾ ಕೃಷ್ಣರ ಒಂದು ಆ ಆ ಆ ಪ್ರತಿಮೆ ಹ್ಮ್ ಹ್ಮ್ ಹ್ಮ್ ಈ ಇಲ್ಲಿ ದೇವರ--

ಚಿತ್ರದಲ್ಲಿ ಒಂದು ಎರಡು ಮೂರು ಕಾರ್ ಗಳು ಕಾಣುತ್ತಿವೆ ಕಾರ್ ವಾಶ್ ಮತ್ತು ಕಾರ್ ರಿಪೇರ್ ಅದೆಲ್ಲ ಈ ಶಾಪ್ ಲ್ಲಿ .

ಹಾ ಪಾಣಾಜೆ ಹಾಗು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಬಹುತ್ ಪ್ರಸಿದ್ದವಾದ--